ಹೂಗಿಂದ ಬಸ್ಸ್ಟ್ಯಾಂಡ್ ನಲ್ಲಿ ಹೋಗಿ ನಾವು ಬಸ್ ಅನ್ನು ಪಡೆದುಕೊಳ್ಳಬಹುದು.

ಇದು ಒಂದು ಗಾರ್ಡನ್ ವಾಗಿದೆ. ಇಲ್ಲಿ ಹಲವಾರು ರೀತಿಯ ಮಂದಿ ಕೂಡ ಬರುತ್ತಾರೆ. ಬಂದು ವಿಶ್ರಾಂತಿಯನ್ನು ಪಡೆಯುತ್ತಾರೆ.

ಇವನು ಒಬ್ಬ ಹಿಪ್ ಹಾಪ್ ಡ್ಯಾನ್ಸರ್ ಆಗಿದ್ದಾನೆ ಇವನು ಹಲವಾರು ರೀತಿಯ ಡಾನ್ಸ್ ತರ ಮಾಡುತ್ತಾನೆ ಇವನು ಹಲವಾರು ಶಾಲೆಯಲ್ಲಿ ಭೇಟಿ ನೀಡಿ ಡಾನ್ಸ್ ಕುಡಾ --

ಮತ್ತು ಈ ಫಂಕ್ಷನ್ ನಲ್ಲಿ ನಮ್ಗೆ ತುಂಬಾ ವ್ಯವಸ್ಥೆಯಿಂದ ನೋಡಿ ಕೊಳ್ಳುತ್ತಾರೆ ಮತ್ತು ತುಂಬಾ ಚೆನ್ನಾಗಿ ನಾಟಕ ಮಾಡುತ್ತಾರೆ ನಾಟಕ ಮಾಡಿ ನಮಗೆ ಮನರಂಜನೆಯನ್ನು ಮಾಡು --

ಇದು ಒಂದು ಕಾರ್ ಪಾರ್ಕ್ ಆಗಿದೆ. ಇಲ್ಲಿ ಹಲವಾರು ರೀತಿಯ ಕಾರ್ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವಾಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲ.